ಹಾ ಮನೆಯಲ್ಲಿ . ಹಾ ಹುಷಾರಿದ್ದಾರೆ. ಹಾ ನಾನ್ಯಾಕೆ call ಮಾಡಿದ್ದು ಅಂತ ಹೇಳಿದ್ರೆ ಹೊಸ ವರ್ಷಕ್ಕೆ ಏನಾದ್ರು plan ಉಂಟಾ ಹೊರ್ಗಡೆ ಏನಾದ್ರು ಹೋಗುದು ಹಾಗೇನಾದ್ರೂ plan ಹಾಕಿದ್ದೀರಾ ಅಂತ. ಹಾ ಹೊಸ ವರ್ಷಕ್ಕೆ ಅಂದ್ರೆ ನೋಡ್ಬೇಕು plan ಅಂತ ಹಾಕಿಲ್ಲ. ಅಂದ್ರೆ ನೆಂಟ್ರು ಬರ್ಲಿಕ್ಕೆಲ್ಲ ಇದ್ದಾರೆ ನನ್ಗೆ ಅವರೊಂದು ಎರಡ್ ಮೂರ್ ದಿವ್ಸ ಇದ್ದಾರೆ ಮನೆಯಲ್ಲಿ. ಹಾ ಹಾಗೆ ನಾನು ಆತರ ಯೋಚನೆ ಮಾಡ್ಲಿಲ್ಲ ನೀವು ಹೋಗ್ತೀರಾ? ಹಾ ನಾನು ಹೋಗುವ plan ಹಾಕಿದ್ದೇನೆ.

ಕಾಸರಗೋಡು, ಬೇಕಲಕೋಟೆ ಮತ್ತು beach.

ಮತ್ತೆ ಅನಂತಪುರ ದೇವಸ್ಥಾನಕ್ಕೆ ಹೋಗುವ ಅಂತ.

ಹೌದಾ? ನನ್ನದು idea ಇಲ್ಲ ಏನು ಬರುದು ಎಂತ ಹೇಳಿಕ್ಕಾಗುದಿಲ್ಲ. ನೀವು ಎಷ್ಟು ಮಂದಿ ಇದ್ದೀರಾ ಹೋಗ್ಲಿಕ್ಕೆ ಒಟ್ಟಿಗೆ ನಿಮ್ ಜೊತೆ? ನಾವು ನಾಲ್ಕೈದ್ ಜನ ಇದ್ದೇವೆ. ಹಾ ಸಾಯ್ ಸಾಯಂಕಾಲ ಹ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಾಸ್ ಆಗ್ತದಲ್ಲ? ಹಾ ಸಾಯಂಕಾಲ ವಾಪಾಸ್ ಆಗ್ಬೋದು. ಹಾ ಹಾಗೆಯಾ.ನೋಡೋಣ ಎಂತ ನಾನು ಆ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಒಂದು ವೇಳೆ ಬರುದಾದ್ರೆ ನಾನ್ ನಿನ್ಗೆ ಹೇಳ್ತೇನೆ.

ಮತ್ತೆ ಮನೆಯಲ್ಲಾದ್ರೆ ಏನು ಆಚರಣೆ ಮಾಡುದಿಲ್ಲಲ್ಲ ಹೊಸವರ್ಷ ಅಂತ ಹೊಸವರ್ಷ ಯುಗಾದಿ ಅಲ್ವಾ.

ಹೌದು ಹೌದು ನಾವು ಕೂಡ ಯುಗಾದಿ time ಅಲ್ಲಿ ಅಂದ್ರೇ ಏಪ್ರಿಲ್ ಅಲ್ಲಿ ಆಚರಣೆ ಮಾಡುದು. ಹೊಸವರ್ಷ ಅಂತ ನಾವು ಮಾಡುದಿಲ್ಲ ಆದ್ರೆ ನಮ್ಮ ಶಾಲೆಯಲ್ಲಿ ಮಾಡ್ತಾರೆ ಹೊಸವರ್ಷ ಆಚರಣೆ.

ನಾಡ್ದು start ಆಗುವಾಗ ಹೌದು. ನಾಡ್ದು ಜನವರಿ second ಗೆ start ಅಲ್ಲ ಆವತ್ತು ಅಂದ್ರೆ ಈಗ್ಲೆ ಮೊನ್ನೆ ರಜೆ ಕೊಡುವಾಗ್ಲೆ ಎಲ್ಲ plan ಮಾಡಿದ್ದಾರೆ ಹೇಗೆ ಮಾಡುದು. ಜನವರಿಯಲ್ಲಿ ಅಂದ್ರೆ ಹೊಸವರ್ಷವನ್ನು ಹೇಗೆ welcome ಮಾಡುದು ಮಕ್ಲಿಗೆಲ್ಲ ಬೇರೆ ಬೇರೆ programs ಎಲ್ಲ ಇದು ಮಾಡಿ ready ಮಾಡಿ. Teachers ಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾವ್ದ್ಯಾವ್ದು ಯಾರ್ಯಾರು ಮಾಡುದು ಅಂತ ಬೆಳಿಗಿಂದ್ಲೇ. ಆ ದಿವ್ಸ ಜನವರಿ ಎರಡು ತಾರೀಖಿಗೆ ತುಂಬ grand ಆಗಿ ನಮ್ಮ ಶಾಲೆಯಲ್ಲಿ celebrate ಮಾಡ್ತಾರೆ ಹೊಸವರ್ಷ ಆಚರಣೆ. ಹಾ ಅದನ್ನು welcome ಮಾಡುದು ಹೇಗೆ ಅಂತೇಳಿ ಯಾವ ರೀತಿ ಇರ್ಬೇಕು ಇನ್ನು ಆ ದಿವ್ಸದ್ದೆ ಆ ತುಂಬ full program ಇದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ.

ಶಾಲೆಯಲ್ಲಿ ಮಾಡ್ತಾರೆ ಹ್ಮ್ ನಾವು ಮನೆಯಲ್ಲಿ ಮಾಡುದಿಲ್ಲ ಅಂದ್ರೆ ನಾವು ಮನೆಯಲ್ಲಿ ಯುಗಾದಿಯೇ ಮಾಡುದು ಯಾವಾಗ್ಲು ಹೊಸವರ್ಷ ಆಚರಣೆ ಅಂತ ಹೇಳಿ ಬೇವು ಬೆಲ್ಲ ಎಲ್ಲ ಹಂಚಿ. ಆದಿವ್ಸ ಒಂದು ಖುಷಿಯಾಗಿ ಸಿಹಿ ಏನಾದ್ರು ಮಾಡ್ತೇವೆ ಮನೆಯಲ್ಲಿ ಆತರ ಆಚರಣೆ ಮಾಡ್ತೇವೆ ನೀವು ಹೇಗೆ ಮಾಡ್ತೀರಾ?

ನಾವ್ಸ ಅಷ್ಟೆ ಅಹ್ ದೇವರಿಗೆ ಪಾಯ್ಸ ಮಾಡಿ. ಹ್ಮ್. ಹಂಚ್ತೇವೆ ಚಿಕ್ಕವರು ದೊಡ್ಡವರಿಗೆಲ್ಲ ಕಾಲಿಗೆ ಬಿದ್ದು.

ಬೇವು ಬೆಲ್ಲ ಹಂಚಿ ಆಚರಣೆ ಮಾಡೋದು ಹ್ಮ್.

ನೋಡೋಣ ಅಷ್ಟು ಹಾ grand ಆಗಿ ಆಚರಣೆ ಮಾಡ್ತೀರಂತೆ ನನ್ನ ಕರೀಲೆ ಇಲ್ಲ ಅಲ್ವಾ. ಅಲ್ಲ ಬನ್ನಿ ನೀವು ಬನ್ನಿ ಅಂದ್ರೆ ಅದು ವರ್ಷಾನು ಮಾಡ್ತಾರೆ.

ಅವರಿಗೆ ಅಂದ್ರೆ ಅವರ ಅಹ್ Christian ಅವ್ರು church school ನಮ್ದು ಹಾಗಾಗಿ ಅಲ್ಲಿ ಅದೆಲ್ಲ ಅದಕ್ಕೆ ತುಂಬ importance ಕೊಡ್ತಾರೆ ಅವ್ರು. Christmas ಆದ್ಮೇಲೆ ಹೊಸವರ್ಷ ಆಚರಣೆಗೆಲ್ಲ ಅಹ್ ಹಾಗೆ.

ಹಾಗೆ ಮಕ್ಲಿಗೆಲ್ಲ ತುಂಬ program ಎಲ್ಲ ಅವತ್ತು dance ಎಲ್ಲ ಇದೆ ಹಾಗೆ ಬನ್ನಿ ನೀವು . ಅದೆ ನೀವು ಜನವರಿ ಒಂದಕ್ಕೆ ಬರ್ತಿದ್ರೆ ಹೇಳಿ ಆಯ್ತಾ. ಹಾ ಒಂದು ವೇಳೆ ನಾನು ಬರ್ತೇನೆ ಅಂತ ಆದ್ರೆ ನಿಮ್ಗೆ call ಮಾಡ್ತೇನೆ ನಾನು ಅಹ್. ಅದೇ ಏನಂತ ಅದೇ ನಂದು decide ಆಗ್ಲಿಲ್ಲ. ಹ್ಮ್ ಹ್ಮ್ ಹೊಸವರ್ಷದ ಆಚರಣೆ ಅಂತ ಅಲ್ಲ. ಹೊಸವರ್ಷ ನಮಗೆ ಎಂತಾದ್ರು ಯುಗಾದಿ.

ಹೊಸ calendar ವರ್ಷಕ್ಕೊಂದು ನೆನಪೂಂತ ಅಷ್ಟೆ.

ಹೌದೌದೌದು.

ಹೊಸ calendar. ಅಹ್ ಹಾಗೆ ಸರಿ ನಾನು ಬರುದಾದ್ರೆ ಹೇಳ್ತೇನೆ.

ನನ್ಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಇದೆ ಹಾಗೆ, ಹ okay ನಾನ್ call ಮಾಡ್ತೇನೆ ನಿನ್ಗೆ ಏನು ಬರುದಾದ್ರೆ.

ನಾನು ಕೂಡ ಚೆನ್ನಾಗಿದ್ದೇನೆ ಮತ್ತೆ ಏನು ವಿಶೇಷ ಎಲ್ಲ?

ವಿಶೇಷ ಏನಿಲ್ಲ ಹಾಗೆ ಕುತ್ಕೊಂಡಿದ್ದೆ ಹಾಗೆ ನೆನೆಪ್ಸಿದ್ದು ನಾನು ಈಗ ಮಕ್ಕಳ ಸುದ್ದಿ ಆದ್ರೆ ಈಗ ನನ್ನ

Friends ಎಲ್ಲ ಹೇಳ್ತಿದ್ರು ಈಗ ಕೆಲವು ಮಕ್ಕಳೆಲ್ಲಈಗ desk ಎಲ್ಲಾ ಬರೀತಾರೆ. mobile ನ mobile ಇಂದಾಗಿ ಅವರೆಲ್ಲ ಏನೆಲ್ಲಾ ತಿಳ್ಕೊಂಡಿದ್ದಾರೆ ಹಾಗೆಲ್ಲ ಕೆಲವೆಲ್ಲಾ ಉಪಯೋಗ ಹೇಗೆ ಅಂತೆಲ್ಲ ಮಾತಾಡ್ತಿದ್ದಾರೆ.

ನಂಗೆ ಯೋಚನೆ ಆಯ್ತು ಈ mobile ಬಂದ ನಂತರ ಅದರಲ್ಲಿ ಕರೋನ ಬಂದ ನಂತರ mobile ಅಲ್ಲಿ ಭಯಂಕರ changes ಆಯ್ತು ಅಂದ್ರೆ ಮಕ್ಕಳಲ್ಲಿ mobile ನಾವಿರುವಾಗ ಒಂದ್ degree ನಂತರವೇ ಎಲ್ಲ mobile ತಗೊಳ್ತಿದ್ದದ್ದು ಅಲ್ವಾ

ಹಾಗೆ ನೀವೆಲ್ಲ ಹೇಗೆ? mobile purchase ಮಾಡಿದ್ದಂದ್ರೆ ಯಾವ time ಅಲ್ಲಿ? ಹೌದು actually ನಾನೆಂತ ಗೊತ್ತುಂಟಾ ನಂಗೆ. mobile ಅಲ್ಲಿ ಈಗಿನ ಮಕ್ಕಳು ಉಂಟಲ್ಲಾ ನೋಡುವಾಗ ನಾನು ಮೊನ್ನೆಯಷ್ಟೇ ನೋಡಿದೆ ಒಂದು ಆರನೇ ತರಗತಿ ಹುಡುಗಿ ಬಸ್ಸಿಂದ ಇಳಿದು mobile ಅಲ್ಲಿ ಮಾತಾಡ್ಕೊಂಡ್ ಹೋಗ್ತಾ ಇದ್ದಾಳೆ ನಾನು ಆಗ ಎನಿಸುವುದು ಈಗಿನ generation ಹೇಗೆ ಆಗಿದೆ ನೋಡಿ, ಅಂದ್ರೆ ನಮ್ಗೆ mobile ನಾನು ನಂಗೆ ಗೊತ್ತಿದ್ದ ಹಾಗೆ ನಂಗೆ degree ಗೆ ನಾನು ದೂರದ college ಗೆ ಹೋಗ್ತಾ ಇದ್ದೇನೆ ಹಾಗಾಗಿ ನಂದು ಅಪ್ಪ ನನ್ಗೊಂದು mobile ತೆಗೆದು ಕೊಟ್ಟಿದ್ರು.

ಮತ್ತೆ ನನ್ಗೊಂದು ಖುಷಿ ಯಾಕಂದ್ರೆ ನಾನು mobile ಉಂಟಲ್ಲ ಹೊಸ್ದು android ಎ use ಮಾಡಿದ್ದು ನಾನ್ small use ಮಾಡ್ಲಿಲ್ಲ ಹಾಗಾಗಿ ಹೇಳುವುದು.

ಈಗದ್ದು generation ಅಲ್ಲಿ ಎಂತ ಗೊತ್ತುಂಟಾ mobile ಇದು ಉಪಯೋಗ ಸಹ ಉಂಟು ದುರುಪಯೋಗ ಸಹ ಉಂಟು ಅಲ್ಲಾ. ಹೌದು ಅದೇ ನಾನು ಕೂಡ ಅದನ್ನೇ ಯೋಚನೆ ಮಾಡುವುದು ನನ್ಗೆ degree ಅಲ್ಲಿ ಬರುವ ತನಕ ಎಂತ mobile ಈಗ WhatsApp ಸಮೇತ ಹೇಗೆ use ಮಾಡುವುದು ಅಂತ ಗೊತ್ತಿರ್ಲಿಲ್ಲ.

ಈಗಿನ ಮಕ್ಕಳು ಹಾಗೆ ಇಲ್ಲ ಒಂದು ಆರನೇ class ಅಥವಾ ಎಂಟನೇ class ಅವರ ಕೈಯಲ್ಲಿ mobile ಉಂಟು.

ಎ ಕೈಯಲ್ಲೊಂದ್ ಎಂತ ಇರತ್ತೆಂತ ಗೊತ್ತಿಲ್ಲ, ಒಂದು purse ಒಂದು mobile ಇರ್ತದೆ ಅದನ್ನು ಹಿಡ್ಕೊಂಡು

ತಿರುಗ್ತಾ ಇರ್ತಾರೆ ಬೇರೆ ಎಂತಸ ಇರುವುದಿಲ್ಲ ಖಾಲಿ ಒಂದು mobile ಒಂದ್ ಅಂತ

ಈಗ ಎಲ್ಲಿ ಬರುದಾದ್ರೆ ಈಗ ದೇವಸ್ಥಾನ ಬರುದಾದ್ರು ಅಥವಾ ಒಂದು principal ಅಲ್ಲಿಗೆ ಅಥವಾ ಮುಖ್ಯಸ್ಥರ ಕೊಠಡಿ ಹೋಗ್ಬೇಕಾದ್ರು ಕೂಡ

ಆದ್ರು ಈಗ ನಮ್ಗೆ ನಾವು ಇರುವಾಗದ time ಅಲ್ಲಿ mobile ನ usage ಏನು ಇರ್ಲಿಲ್ಲ ಮನೆಯಲ್ಲಿ ಕೂಡ ಅಷ್ಟೇ ಒಂದು ಸಣ್ಣ mobile ಇರ್ತಿತ್ತು

ಈಗಿನ ಮಕ್ಕಳು ಹಾಗೆ ಅಲ್ಲ ಎಲ್ಲಾ ಮಕ್ಕಳು ಅಂತ ಅಲ್ಲ ನಾವ್ಸ ಅಷ್ಟೇ mobile ಅನ್ನೇ ನೋಡಿಕೊಂಡು ಇರ್ತೇವೆ ಎಷ್ಟೊತ್ತಿಗೂ ನೋಡಿದ್ರುಸ.

ಹೌದು ಈಗಿನ ಮಕ್ಕಳಿಗೆ ಎಲ್ಲ ನೋಡುದು ಈಗ ಸಣ್ಣ ಮಕ್ಕಳಿಗೆ ಊ~ ಊಟ ಮಾಡುವಾಗ mobile ಅಲ್ಲಿ YouTube ಎಲ್ಲ ಬೇಕು ಇಲ್ಲದ್ರೆ ಅವ್ರು ಊಟಸ ಮಾಡುದಿಲ್ಲ.

ಅಲ್ಲಿ ಎಷ್ಟೋ ತಾಯಿಯವರು ಉಂಟಲ್ಲ ಮಕ್ಕಳನ್ನ ಊಟ ಮಾಡಿಸಬೇಕಾದ್ರೆ.

Mobile ಅನ್ನು ಎದುರಲ್ಲಿ ಇಟ್ಟು YouTube ಅಲ್ಲೆಲ್ಲ ಇದು cartoon ಎಲ್ಲ ಚಾಲು ಮಾಡಿ ಎಲ್ಲ ತೋರಿಸಿದ್ರೆ ಮಾತ್ರ ಊಟ ಮಕ್ಕಳು ಊಟ ಮಾಡುದು ಆ ತರ ಆಗಿದೆ ಈಗ ಅಲಾ.

ಎರಡು ಬಿಟ್ರೆ ಎಲ್ಲ ಬೀಳ್ತಿತ್ತು ನಮ್ಮದು ಈಗ ಹಾಗಲ್ಲ ಪೆಟ್ಟು ಎಲ್ಲ ಕೊಟ್ರೆ ಮತ್ತೆ.

ಅದೇ ಅದೇ ಈಗ ಎಂತ ಆಗಿದೆ ನಾನು ಅದೇ ಕೆಲವು ಸಲ ಎಣಿಸುದು.

Mobile ಬಿಡಿ ಅದನ್ನು ಉಪಯೋಗ ಮಾಡ್ಲಿಕ್ಕಾದ್ರೂ ಗೊತ್ತಿರ್ಬೇಕಲ್ಲ.

ನಮ್ಗೆ ಒಂದು mobile ಬಂದ್ಮೇಲೆ ನಾನು correct ಕಲೀಬೇಕಾದ್ರೆ mobile ಅಲ್ಲಿ ಒತ್ತಲಿಕ್ಕೆ ನಮಗೆ ತುಂಬಾ ಸಮಯ

ಈಗಿನ ಚಿಕ್ಕ ಮಕ್ಕಳು ಅಬ್ಬಾ ಎಂತ video call ಮಾತಾಡ್ತಾರೆ WhatsApp call ಮಾಡ್ತಾರೆ direct call ಮಾಡ್ತಾರೆ,

ಈಗಸ ಎಷ್ಟು fast ಆಗಿದ್ದಾರೆ ಅಂತೇಳಿದ್ರೆ ಅದು ನಮ್ಗೆ ಅನಿಸ್ಕೊಳ್ಳಿಕ್ಕೆಸ ತುಂಬಾ ಕಷ್ಟ ಆಗ್ತದೆ ಅಷ್ಟು ಹಾಗೆ.

ಭಯಂಕರ hyper fast ಆಗಿದ್ದಾರೆ ಎಲ್ಲರು ಕೂಡ ನಾವು ಎನಿಸುವುದು ಹೀಗೆ ಹಾ ನಮ್ಮದಲೆಲ್ಲ ಇಲ್ಲ ಅಷ್ಟೇನಿಲ್ಲ ಅಂತ.

ನಾವೇ ಇಷ್ಟು use ಮಾಡುದ್ ಕಡಿಮೆ ಕೆಲವೊಮ್ಮೆ ಇವರು ಈಗಿನ ಮಕ್ಕಳು ಹಾಗೆ ಅಲ್ಲ ಅದನ್ನೇ use ಮಾಡುದು.

ಅದಕ್ಕೆ ಬೇಕಾದ ಕನ್ನಡಕ ಬರ್ತದೆ ಎಲ್ಲ ಬರ್ತದೆ.

ಮತ್ತೆ ಮನೆಯಲ್ಲಿ ಮಕ್ಕಳು mobile ಒತ್ತುವಾಗ ಎಂತ ಒತ್ತಾರೆ ಅಂತ ಕೆಲವರಿಗೆ ಗೊತ್ತಾಗುದಿಲ್ಲ room ಅಲ್ಲೇ ಇರ್ತಾರೆ.

ಹೊರಗೆ ಬಂದು ಆಟ ಆಡುವುದಾಗಲಿ ಅಥವಾ ಅವರ ಕೋಣೆಯಲ್ಲಿ ಇರ್ತಾರೆ.

ಒಂದು ಒಬ್ರಿಗೆ ಎಂತ ಈಗ free fire ಆಡುವುದಂತಾದ್ರೆ

ಮಾತಾಡಿಕೊಂಡು ಒಂದು ನಾಲ್ಕು ಐದು ಜನ ಇರ್ತಾರೆ.

ಹಾಗೆ ಮೊನ್ನೆ ಆದದ್ದು ಕೇಳಿದ್ದೇನೆ.

ಎಲ್ಲಿ ಅವಳು ಯಾರು ಅವನಾ ಅವಳಾ ಗೊತ್ತಿಲ್ಲ

ಅಮ್ಮ toilet ಗೆ ಹೋದವರು ಅವರಿಗೇನೋ ಎದೆ ನೋವಾಗಿ ಬಿದ್ದದ್ದು.

ಇವರು ಎಷ್ಟು ಕರ್ದರು ಈ ಹುಡುಗಿಗೆ ಕೇಳುದಿಲ್ಲ.

ಮತ್ತೆ ಹೊರಗಡೆ ಹೋದವರು ಬಂದಾಗ ಕೇಳಿದ್ರು

ಏ ಅಮ್ಮ ಎಲ್ಲಿ ಅಂತ ಆಗ ಅವಳಿಗೆ ಗೊತ್ತಾದ್ದು ಅಮ್ಮ ಮೂರ್ಛೆ ಹೋಗಿದ್ದಾರೆ ಅಂತ ಹೋಗಿ ನೋಡ್ವಾಗ ಅವರು

ಹೌದಾ ಎಂತ ಗೊತ್ತುಂಟಾ ಒಂದು ಆ ನಾನ್ ನಿಮ್ಗೊಂದ್ ಐದು ನಿಮಿಷ ಬಿಟ್ಟ್ call ಮಾಡ್ಬೋದ ನಂಗೆ ಅಲ್ಲಿ ಕರೀತಾ ಇದ್ದಾರೆ ನಾ ನಿಮ್ಗೆ ಸ್ವಲ್ಪ sorry ಆಯ್ತಾ ಮತ್ತೆ call ಮಾಡ್ತೇನೆ ಮಾತಡ್ಬೋದಾ ಮತ್ತೆ.

Okay okay ಆಯ್ತಾ okay okay bye.

Hai ಹೇಗಿದ್ದೀರಾ?

ಆರಾಮ ಇದ್ದೇವೆ. ಹಾ ಆಯ್ತು. ನಿಮ್ದಾಯ್ತಾ?

ಹ. ಈಗೇನ್ ಮಾಡ್ತಿದ್ದೀರ? ನಾನು ಈವಾಗ ಬಂದೆ, college class ಮುಗಿಸಿ ಬಂದು ಊಟ ಮಾಡಿ hostel ಲಿಂದ ಪುನ ಹೋಗ್ತಾ ಇದ್ದೇವೆ.

ಹ. ನೀವೇನ್ ಮಾಡ್ತಿದ್ದೀರ? office ಲ್ಲಿದ್ದೀರ? ಹಾ, ನಾನ್ office ಲ್ಲೀಗ ಸ್ವಲ್ಪ free time . ಸ್ವಲ್ಪ ಹಾಗೆ ಮೊಬೈಲ್ ನೋಡ್ತಾ ಇದ್ದೆ.

ನಾನು mobile ಲಲ್ಲಿ YouTube ನೋಡ್ತಾ ಇದ್ನ, ನೀನು? ಹೌದಾ? ನಾನು, ಚೂರ್ ಮೊದ್ಲು ನೋಡ್ತಾ ಇದ್ದೆ. reels ಲ್ಲ ನೋಡ್ತಾ ಇದ್ದೆ.

ಮತ್ತೆ ನಿನ್ನೆ ಒಂದು movie ನೋಡಿದೆ.